ಈ ದೃಶ್ಯವೂ ರಾತ್ರಿ ತೆಗೆದೀರುವ ದೃಶ್ಯವಾಗಿದೆ ಮತ್ತು ಈ ದೃಶ್ಯದಲ್ಲಿ ಡಾಬಾ ಕಂಡು ಬರುತ್ತದೆ.

ಒಂದು ವಾಚಿ ನ ಅಂಗಡಿಯನ್ನು ವೀಕ್ಷಿಸಬಹುದಾಗಿದೆ ಹಾಗು ಇದರಲ್ಲಿ ಹಲವಾರು ರೀತಿಯ ಬ್ರಾಂಡೆಡ್ --

ವಾಚ್ ಗನ ನಾವು ವೀಕ್ಷಿಸಬಹುದಾಗಿದೆ ಮತ್ತು ಇದರಲ್ಲಿ--

ಸಂಪನ್ನು ನೋಡಬಹುದು ಮತ್ತು ಸ್ಟಾರ್ಟರ್ ಅನ್ನು ನೋಡಬಹುದಾಗಿದೆ.

ವಿತ್ಡ್ರಾ ಮಾಡುತ್ತಿರುವ ದೃಶ್ಯವನ್ನು ಕಾಣಬಹುದಾಗಿದೆ ಹಾಗು ಇನ್ನಿಬ್ಬರು ವ್ಯಕ್ತಿಗಳು--

ಇದು ಒಂದು ಗ್ಯಾರೇಜ್ ಆಗಿದ್ದು ಇಲ್ಲಿ ಕಾರನ್ನು ವಾಶ್ ಮಾಡುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದಾಗಿದೆ.

ಬ್ರಾಂಡ್ ಮೊಬೈಲ್ ಅನ್ನು ನಾವು ವೀಕ್ಷಿಸಬಹುದು ಮತ್ತು ರಿಯಲ್ ಮಿ ರೆಡ್ ಮಿ ತರದ--

ಹಾಗೂ ಒಬ್ಬ ವ್ಯಕ್ತಿ ನಿಂತುಕೊಂಡಿರುವ ದೃಶ್ಯವನ್ನು ವೀಕ್ಷಿಸಬಹುದಾಗಿದೆ.

ಮತ್ತು ಇದರಲ್ಲಿ ಒಬ್ಬ ವ್ಯಕ್ತಿಯು ನಿಂತುಕೊಂಡಿರುವ ದೃಶ್ಯವನ್ನು ನಾವು ಕಾಣಬಹುದಾಗಿದೆ ಮತ್ತು ಪಕ್ಕದಲ್ಲಿ--

ಮತ್ತು ಈ ಹಿಂದೆಗಡೆ ಗಿಡ ಮರಗಳನ್ನು ಅಚ್ಚ ಹಸಿರಾಗಿ ದೊಡ್ಡದಾಗಿ ಬೆಳೆದಿರುವ ದೃಶ್ಯವನ್ನು ಕಾಣಬಹುದಾಗಿದೆ.

ಇದು ನೋಡಲು ಒಂದು ವಿಶ್ವ ವಿದ್ಯಾಲಯ ತರ ಇದೆ ಮತ್ತು ಇದರ ಮುಂದುಗಡೆ ಒಂದು ಜೀಪ್ ನಿಂತಿರುವ ದೃಶ್ಯವನ್ನು ನಾವು ಕಾಣಬಹುದು.

ಮತ್ತು ಹಿಂದೆಗಡೆ ದೊಡ್ಡದಾದ ಒಂದು ಗೋದಾಮ್ ಅನ್ನು ವೀಕ್ಸಿಸಬಹುದು.

ನಮ್ಮ ಭಾರತದ ಇಂಡಿಯನ್ ಫ್ಲಾಗ್ ನಾವು ನೋಡಬಹುದಾಗಿದೆ ಹಾಗು--

ಹಿಂದೆ ಎರಡು ಕಾರುಗಳು ಸಹ ಹೊಂಟಿವೆ ಮತ್ತು ಎರಡು ಮೂರು ಬೈಕುಗಳು ಹೋಗುತ್ತಿರುವ ದೃಶ್ಯವನ್ನು ಕಾಣಬಹುದಾಗಿದೆ.